ಇದು ಬಂದು ನೋಡಕ್ಕೆ ಚೆನ್ನಾಗಿದೆ

ಇದು. ನೋಡೊಡುಕ್ಕೆ ತುಂಬಾ ಚೆನ್ನಾಗಿದೆ .

ಚೇರ್ ಮೇಲೆ ಬಲ್ಲೊನ್ನು ಕೂಡ ಇದೆ. ನೋಡದಕ್ಕು ಚೆನ್ನಾಗಿ ಇದೆ ಚೆನ್ನಾಗಿ ಕೂಡ ಕಾಣತ್ತಾಯಿದೆ.

ಸೊ ಇದು ಬಂದ್ಬಿಟ್ಟು ಬಂದು ಡಾನ್ಸ್ ಕೂಡ ಆಡಬಹುದು. ಸೊ ಇದೆಲ್ಲ ಇಟ್ಟಿದಾರೆ.

ಈದ್ ಬಂದು ಒಂದು ದೊಡ್ಡ ಗೇಟ್ ಕೂಡ ಇರುತ್ತೆ. ಸನ್ನಗೂ ಕೂಡಾ ಇದೆ. ನೋಡೋದಕ್ಕುನು ಕೂಡ ಚನ್ನಾಗಿದೆ. ದೊಡ್ಡ ದೊಡ್ಡ ಮರಾ ಯಲ್ಲಾ ಇದೆ .